ಮತ್ತು ಬಹಳಷ್ಟು ಪೈಪ್ ಗಳು ಬಿದ್ದಿದ್ದವೆ ಮತ್ತು ಎರಡು ರ್ಯಾಕ್ ಗಳಿವೆ.

ಇಲ್ಲಿ ಒಂದು ಕಮ್ಮಾನು ಇದೆ ಇಲ್ಲಿ ಬಹಳಷ್ಟು ಜನರು ನಿಂತಿದ್ದಾರೆ ಮತ್ತು ಮೇಲ್ಗಡೆ ಒಂದು ಬ್ಯಾನರ್ ಇದೆ.

ಮತ್ತು ಕುರ್ಚಿಯ ಮೇಲೆ ಇಬ್ಬರು ಜನರು ಕೂತಿದ್ದಾರೆ ಮತ್ತು ಇಲ್ಲಿ ಸಣ್ಣ ಸಣ್ಣ ಕುಂಡಲಗಳು ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಬಹಳಷ್ಟು ಜನರು ನಿಂತಿದ್ದಾರೆ ಮತ್ತು ಕುಂತಿದ್ದಾರೆ.

ಮತ್ತು ಸುತ್ತ ಮುತ್ತಲು ಕಾಂಪೌಂಡ್ ಇದೆ ಮತ್ತು ಮುನೇಯನ್ನಿ ಒಂದು ಗೇಟು ಇದೆ.

ಇಲ್ಲಿ ಮೂರು ಕಟ್ಟಗಿಯಿಂದ ಕೂಡಿರುವ ಮೂರು ಸೆಲ್ಪು ಗಳಿವೆ.

ಒಂದು ಕಡೆ ಹುಡುಗರು ಮತ್ತು ಒಂದು ಕಡೆ ಹುಡುಗಿಯರು ನಿಂತಿದ್ದಾರೆ ಮತ್ತು ಇಲ್ಲಿ ಕುಂಡಲಗಳಿವೆ.

ಮತ್ತು ಇಲ್ಲಿ ಕೆಳಗು ಕೂಡ ಕಟ್ಟಿಗೆಗಳು ಬಿದ್ದಿವೆ.

ಇದು ಒಂದು ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಬಹಳಷ್ಟು ಬಸ್ಸುಗಳಿವೆ.

ಮತ್ತು ಒಂದು ಕಂಪ್ಯೂಟರ್ ಇದೆ ಮತ್ತು ಒಂದು ಜೆರಾಕ್ಸ್ ಮಷೀನ್ ಇದೆ.